ಇದೊಂದು ಬೆಂಕಿಯ ಸ್ಪೋಟದ ರೀತಿಯಲ್ಲಿ ಕಾಣಿಸುತ್ತಿದೆ ಸುತ್ತಲೂ ಆ ಮ ಕಬ್ಬಿಣದಿಂದ ಕೂಡಿದೆ ಇಲ್ಲೊಬ್ಬ ವ್ಯಕ್ತಿಗಳು ಕೂಡ ಇಬ್ಬರು ಮೂವರು ಜನ ವ್ಯಕ್ತಿಗಳು ಕೂಡ ಇಲ್ಲಿ ಒಂದು ಬೆಂಕಿಯನ್ನು ಹತ್ತಿಕೊಂಡು ಕಬ್ಬಿಣವನ್ನು ಸುಡುತ್ತಿದ್ದರೆ.

ಇದು ಒಂದು ಜಿಮ್ ಮಾಡುವ ಶಾಲೆಯಾಗಿದೆ ಇಲ್ಲಿ ಎಲ್ಲ ತರದ ಕಬ್ಬಿಣದ ವಸ್ತುಗಳು ಕೂಡ ಇವೆ ಎಲ್ಲ ತರಹದ ಬಿಲ್ಡ್ ಮಾಡಲು ನೋಡಲು ತುಂಬಾ ಚೆನ್ನಾಗಿ ಕಂಡಿತು ಇದು ಎಲ್ಲ ತರಹದ ವೆಯಿಟ್ ಗಳು --

ಇದೊಂದು ಫಿಟ್ನೆಸ್ ಮಾಡುವ ಶಾಲೆಯಾಗಿದೆ ಫಿಟ್ನೆಸ್ ಮಾಡುವುದು ಎ ಲ್ಲರಿಗೂ ತುಂಬಾ ಅನುಕೂಲವಾಗಿದೆ. ಇಲ್ಲಿ ಎಲ್ಲಾ ತರದ ಮಷೀನ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಇದೊಂದು ಫಿಟ್ನೆಸ್ ಗಾಗಿ ಮಾಡುವ ಶಾಲೆಯಾಗಿದ ಈ ಫಿಟ್ನೆಸ್ ಅನ್ನು ಮಾಡುವುದು ಎಲ್ಲರಿಗೂ ತುಂಬಾ ಚೆನ್ನಾಗಿರುತದೆ. ಈ ಫಿಟ್ನೆಸ್ ಮಾಡುವುದಕ್ಕೆ ತುಂಬಾ ಜನಗಳು ಕೂಡ ಇಲ್ಲಿ ಬಂದು ಸೇರುತ್ತಾರೆ. ಈ ಫಿಟ್ನೆಸ್ ಎಲ್ಲವನ್ನೂ ತುಂಬಾ--

ಇದು ದೊಡ್ಡದಾದ ದಿಟ್ಟ ಕಾಡಿನ ಪ್ರದೇಶವಾಗಿದೆ ಸುತ್ತಲೂ ಗಿಡ - ಮರಗಳಿಂದ ಕೂಡಿದೆ. ಇಲ್ಲಿ ಸೂರ್ಯೋದಯವಾಗುತ್ತಿದೆ ಒಡನೆ ತುಂಬಾ ಚೆನ್ನಾಗಿ ಹೂ- ಗಿಡ - ಮರಗಳೆಲ್ಲ ನೋಡಲು ತುಂಬಾ ಚೆನ್ನಾಗಿ ಕಾಣಸ್ತಇದೆ.